ನೀಲಿ ಕಲರ್ ಏನ್ ಏನೋ ಮಿಕ್ಸ್ ಆಗೇತಿ ಮತ್ತ ಆಮೇಲೆ ಗಿಡಗಳ ಹಸಿರ ಬರಬೇಕೆ ಆಗಿತ್ತು ಆದ್ರೆ ಬ್ಲಾಕ್ ಕಲರ್ ಬರಾಥೇತಿ

ಇಲ್ಲಿ ಬಂದು ನಾವು ಬುಕ್ಸ್ ಗಳನ್ನೂ ನಾವು ಖರೀದಿ ಮಾಡ್ಕೋಬೇಕು ನಾವು ಸ್ವಲ್ಪ ಪ್ರಿಪೇರ್ ಆಗಿ ಅಂದು ಗೊವೆರ್ನ್ಮೆಂಟ್ ಎಕ್ಸಾಮ್ ಅಟೆಂಡ್ ಆಗ್ಬೇಕು ಎಲ್ಲಾರು ಗೊವೆರ್ನ್ಮೆಂಟ್ ಎಕ್ಸಾಮ್ ಕಟ್ಟಬೇಕು ಅಂದ್ರೆ ಅಸೆ ಇರತಲ್ಲಾ .

ಇದು ನೋಡ್ರಿ ಒಂದು ಕೋಟೆ ಗತೆ ಇಲ್ಲಿ ಬಾಗ್ಲಾ ಅಂತ ಅನ್ಸತ್ತೆ ಇದೆ ಎಷ್ಟು ಚಂದ ವಿನ್ಯಾಸ ವಾಗಿ ಇದನ್ನ ನೋಡ್ರಿ .